ಅಲ್ಲಿ ಕಬ್ಬಿಣದ ರಾಪ್ಪೆರ್ ಅನ್ನು ಇಟ್ಟಿದ್ದಾರೆ ಇಲ್ಲಿ ಕಬ್ಬಿಣದ ಬಾಕ್ಸ್ ಅನ್ನು ನೋಡುತ್ತಿದ್ದೇವೆ ನೀರಿನ ಕ್ಯಾನ್ ಅನ್ನು ನೋಡುತ್ತಿದ್ದೇವೆ ಹಾಗೆ ಐರನ್ ಬಾಕ್ಸ್ ಅನ್ನು ಕಾಣಬಹುದು ಹಾಗೆ ದೇವರ ಫೋಟೋ ವನ್ನು ಕಾಣಬಹುದಾಗಿದೆ.

ನಾವಿಲ್ಲಿ ಒಂದು ಕಾಡಿನ ಚಿತ್ರವನ್ನು ನೋಡುತ್ತಿದ್ದೇವೆ ಹಾಗು ಕಾಡಿನಲ್ಲಿ ಒಂದು ಆನೆ ಮೇ ಯುತ್ತಿರುವುದನ್ನು ದೃಶ್ಯವನ್ನು ನೋಡಬಹುದಾಗಿದೆ ಸುತ್ತ ಮುತ್ತ ಮರ ಮತ್ತು ಗಿಡ ಬಳ್ಳಿಗಳನ್ನು ನೋಡಬಹುದಾಗಿದೆ ಸುತ್ತ ಮುತ್ತ ದಟ್ಟವಾದ ಬೆಟ್ಟ ಗುಡ್ಡಗಳನ್ನು ಸಹ ನಾವಿಲ್ಲಿ ಕಾಣಬಹು -

ಹಾಗು ಈಕಡೆ ಒಂದು ಪ್ರಾಣಿಯನ್ನು ಸಹ ನೋಡಬಹುದಾಗಿದೆ ಕೆಲವು ಗಿಡ ಮರಗಳನ್ನು ಕಾಣಬಹುದು

ನಾವು ಇಲ್ಲಿ ಒಂದು ನದಿಯನ್ನ ನೋಡಬಹುದು ನದಿಯಯಾ ಮೇಲಿನ ಜಲಾಶಯದ ಒಂದು ಬ್ರಿಡ್ಜ್ ಅನ್ನು ನೋಡಬಹುದಾಗಿದೆ ನದಿಯ ಒಳಬಾಗದಲ್ಲಿ ಕೆಲವು --

ಹಾಗು ಇಲ್ಲಿ ಚೇರನ್ನು ಸಹ ಕಾಣಬಹುದಾಗಿದೆ ಒಂದು ಚಿಕ್ಕ ದಾದಾ ಮನೆಯನ್ನು ಸಹ ನೋಡಬಹುದಾಗಿದೆ ಹಾಗು ಅಲ್ಲಿ ಸುಟಲ್ಲು ಗಿಡ ಮರಗಳನ್ನು ಸಹ ಕಾಣಬಹುದಾಗಿದೆ ಬೆಟ್ಟ ಗುಡ್ಡಗಳನ್ನು ಸಹ ಕಾಣಬಹುದಾಗಿದೆ .

ಖಾಲಿ ಸೈಟ್ ಅಲ್ಲಿ ಕೆಲವು ಬಿಡಾರಗಳನ್ನುಸಹ ನಾವಿಲ್ಲಿ ನೋಡಬಹುದಾಗಿದೆ ಹಾಗು ಇಲ್ಲಿ ಕೆಲವು ಚೇರ್ಸ್ಗಳು ಚೇರ್ಸ್ಗಳು ಮತ್ತು ಟೇಬಲ್ ಅನ್ನು ಸಹ ನೋಡಬಹುದಾಗಿದೆ ಹಾಗೆ ಇಲ್ಲಿ ಮಂಚವನ್ನು ನೋಡಬಹುದಾಗಿದೆ. ಗಿಡ ಮರಗಳು ಬೆಟ್ಟ ಗುಡ್ಡಗಳನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ.

ಕಾಂಪೌಂಡ್ ಅನ್ನು ಸಹ ನೋಡಬೋದು ಇಲ್ಲಿ ಕೆಲವು ವ್ಯಕ್ತಿಗಳನ್ನ ಸಹ ನೋಡಬಹುದಾಗಿದೆ ಸುತ್ತ ಮುತ್ತ ಗಿಡ ಮರಗಳನ್ನು ನಾವಿಲ್ಲಿ ಬೆಟ್ಟ ಗುಡ್ಡ ಮರಗಳನ್ನು ನಾವಿಲ್ಲಿ ನೋಡ್ ಬಹುದು .